ವಾಸ್ಗಳನ್ನು ನಾವು ಜೊತೆ ಇಟ್ಟಿ ಮತ್ತು ಇದೆಲ್ಲ ರೋಡ್ ಸೈಡ್ ಎಲ್ಲಾ ತುಂಬಾ ಜನ ಮಾರ್ಕೊಂಡ್ ಬರ್ತಾ ಇದ್ರು ಅವೆಲ್ಲಾ ಇವಾಗೆಲ್ಲ ತುಂಬಾ ಕಮ್ಮಿ ಆಗಿದೆ ಇದು ವಾಸ್ಗಳನು ನಾವು ನೋಡೋದೇ .

ಏನೇ ಎಲ್ಲಾ ಇದ್ರೂ ಮಾತಾಡ್ಕೊಂಡು ಹಳೆ ಫ್ರೆಂಡ್ಸ್ ಗಳೆಲ್ಲಾ ಚೆನ್ನಾಗ್ ಟೈಮ್ ಸ್ಪೆಂಡ್ ಮಾಡಬಹುದು ಕೆಫೆ ಯಲ್ಲಿ ಒಳ್ಳೆ ಐಸ್ಕ್ರೀಂ ಗಿಸ್ಕ್ರಿಂ ತಿನ್ಕೊಂಡು.--

ಸ್ಕೂಲಿಂದು ಕ್ಲಾಸರೂಂ ಗಳ ಬಗ್ಗೆ ತುಂಬಾ ಮೆಮೊರಿಸ್ ಇದೆ. ನಾವೆಲ್ಲ ಕ್ಲಾಸಲ್ ಕುತ್ಕೊಂಡಿ ಪಾಠ ಕೇಳೋದ್ಕಿಂತ ನಾವೆಲ್ಲ ಜಾಸ್ತಿ ಎಂಜಾಯ್ ಮಾಡಿರೋದೆ ಜಾಸ್ತಿ. ಅಹ ಸೊ ಟೀಚರ್ ಪಾಠ ಮಾಡಬೇಕಾದ್ರೆ ನಾವ್ ತಿಟ್ಲೆಗಳನ್ ಮಾಡೋದು ಫ್ರೆಂಡ್ಸ್ ಗಳ ಜೊತೆ ಎಂಜಾಯ್ ಮಾಡೋದು.

ಬಟ್ಟೆ ಅಂಗಡಿಗಳಿಗೆ ನಾವು ಹೋಗೋದೇ ಒಂದು ಖುಷಿ ಅವಾಗ

ಕೂಲಿಗ್ ಹೋಗೋಕೆ ರೆಡಿ ಆಗ್ತಾ ಇದ್ವಿ.

ಇ ಹಾಲಿನ್ ಡೈರಿಗಳು ತುಂಬಾ ಉಪಯೋಗ ಆಗುತ್ತೆ. ಎಲ್ಲಾ ತರ ಹಾಲಿನ್ ಐಟೆಮ್ಸ ಗಳು ಮತ್ತೆ ಏನಾದ್ರು ಐಸ್ಕ್ರಿಮ್ಸ್ ಗಳು.--